ಇದು ಒಂದು ಶಾಲೆ ಅಂತಾನೆ ಹೇಳಬಹುದು ಮತ್ತೆ ಕಿಟಕಿಗಳ್ ಇದೆ ಡೋರ್ ಇದೆ ಆದಿಕ್ಕೆ ಬ್ಲ್ಯೂ ಕಲರ್ ಬಣ್ಣವನ್ನು ಹಾಕಿದರೆ .

ಇದರಲ್ಲಿ ತರತರ ಆದ ಮೆಣಸಿನಕಾಯಿಗಳು ಇದವೆ ಒಂದು ಹಸಿರು ಮೆಣಸಿನಕಾಯಿ ಹಾಗಿರಬಹುದು ದಪ್ಪ ಮೆಣಸಿನಕಾಯಿ ಹಾಗಿರಬಹುದು ಹೊಣಗಿದ ಮೆಣಸಿನಕಾಯಿ ಹಾಗಿರಬಹುದು ಮತ್ತು ಕೆಂಪು ಮೆಣಸಿನಕಾಯಿ ಹಾಗಿರಬಹುದು.

ಇದು ಒಂದು ಪುಸ್ತಕದ ಸ್ಟೆಷನರಿ ಅಥವಾ ಪುಸ್ತಕದ ಲೈಬ್ರರೀ--